ಸುತ್ತಲೂ ಗಿಡ ಮರವನ್ನು

ಇದು ಒಂದು ಶ್ರೀ ಗಜಾನನ ಲಾಂಡ್ರಿ ಆಗಿದೆ ಲಾಂಡ್ರಿ ಮಾಡಲು ಇದೆ ಇದು ಒಂದು ಶ್ರೀ ಗಜಾನನ ಲಾಂಡ್ರಿ ಆಗಿ --

ಯಾವ ರೀತಿಯಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತ ಇದೆ ತುಂಬಾ ಚೆನ್ನಾಗಿ ಕಾಣಿಸುತ್ತಿದೆ.

ಇಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತಿದೆ ತುಂಬಾ ಎತರವಾದ್ ಕಟಡವಾಗಿದೆ ಇಲ್ಲಿ ಒಂದು ಸ್ಥಚೊ ತರಹದ ರಿತಿಯಲ್ಲಿ ಕುದುರೆ ಒಂದು ನಿಲ್ಲಿಸಿದ್ದಾರೆ ಸೂತಮುತಲ್ಲೂ ಗಿಡ ಮರಗಳಿವೆ ನೂಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಿದೆ